ಇದು ಪಿಸ್ತಾ ಹೌಸ್ ಅಂತ ಇದೆ.

ಗ್ರೂಪ್ ಬಿಲ್ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಇದೆ.

ಇಲ್ಲಿ ಒಬ್ಬರು ಕುಂತಿದ್ದಾರೆ ಮೇಲ್ಗಡೆ ಗೇಟ್ ಇದೆ.

ಎ_ಸಿ ಯ ನಾಕ್ ಫ್ಯಾನ್ ಗಳಿವೆ.

ಇಲ್ಲಿ ಒಂದು ರೇಸ್ ರೇಸಿನ್ ಟ್ರ್ಯಾಕ್ ಇದೆ.

ಇಲ್ಲಿ ಒಂದು ಅ ಅಂಗಿಯನ್ನು ಅಡಕಾಸಿಲಾಗಿದೆ ಅರಿಸಿನ ಕಲರ್ ಇದೆ.

ರಮೇಶ್ ಹೋಂಡಾ ಅಂತ ದುಖಾನ್ ಇದೆ.

ಮತ್ತು ತೆಳಗಡೆ ಶೆಟ್ಟರ್ ಒಂದು ಕ್ಲೋಸ್ ಆಗಿದೆ.

ಆ ಕಡೆ ಮತ್ತೊಂದು ಕುರ್ಚಿ ಇದೆ ಈ ಕಡೆ ಕೌಂಟರ್ ಇದೆ.

ಇದು ಒಂದು ದೊಡ್ಡದು ಬಿಲ್ಡಿಂಗ್ ಇದೆ.

ಇದು ಒಂದು ಪ್ರೊಫೆಷನಲ್ ಜಿಮ್ ಇದೆ.

ಮತ್ತು ಇಲ್ಲಿ ದಿವ್ಯಾಂಗ ಜನದ ಸಿಂಬಲ್ ಹಾಕಿದ್ದಾರೆ.

ಆ ಕಡೆ ಒಂದು ಟೇಬಲ್ ಇದೆ.

ಮತ್ತೆ ಇಲ್ಲಿ ಒಂದು ಸೋಲಾರ್ ಪ್ಯಾನೆಲ್ ಇದೆ.

ಕೆಂಪನ ಅಕ್ಷರದಿಂದ ಏನೋ ಬರೆದಿದ್ದಾರೆ ಈ ಕಡೆನೂ ಬರೆದಿದ್ದಾರೆ.

ತೈ ಬಾಜು ಒಂದ ಗಿಡ ಇದೆ ರಸ್ತೆ ಇ--

ಇಲ್ಲಿ ಇವರು ಹೆಲ್ತ್ ಕ್ಯಾಂಪ್ ನಡಸ್ತಾ ಇದಾರೆ.

ಒಂದು ಜಾಗದಲ್ಲಿ ಪೋಸ್ಟರ್ ಇಬ್ಬರು ಪೋಸ್ಟರ್ ಹಿಡಿದಿದ್ದಾರೆ.

ಇದು ಒಂದು ಕಾರ್ ಶಾಪ್ ಇದೆ ಇಲ್ಲಿ ಒಂದು ಕಾರ್ ಡೆಂಟಿಂಗ್ ಪೇಂಟಿಂಗ್ ಗೆ ಬಂದಿಂದಿದೆ ಕ್ರೇಟಾ ಇದೆ.

ಒಬ್ಬರು ಬ್ಯಾ ಕೈಲಿ ಹಿಡಕೊಂಡ ಹೋಗ್ತಾ ಇದಾರೆ ಒಬ್ಬರು ಒಳಗಡೆ ನಿಂತಿದ್ದಾರೆ.

ಇಬ್ಬರು ಮನುಷ್ಯರು ನಿಂತಿದ್ದಾರೆ ಒಬ್ಬರು ಕೈಯಲ್ಲಿ ಬಳಕೆಯನ್ನು ತಕೊಂಡು ನಿಂತಿದ್ದಾರೆ.

ಕುರ್ಚಿ ಮೇಲೆ ಒಂದು ಅಪ್ಪಾಜಿ ಕೂರ್ಸಿದ್ದಾರೆ.

ಇದು ಇಲ್ಲಿ ಪಾರ್ಟ್ಸ್ ಗಳನ್ನು ರಿಪೇರ್ ಮಾಡುತ್ತಾರೆ.

ಇದು ಒಂದು ಟೈಯರ್ ನ ಅಂಡಗಿ ಇದೆ.

ಇದು ಒಂದು ಕಿರಾಣಿ ದುಕಾನ್ ಆಗಿದೆ.

ಇದೆ ಸಂತೂರ್ ಸಾಬನ್ ಮತ್ತೀಕಡೆ ಪೌಡರ್ ಇದೆ ಮತ್ತು ಬ್ಲಾಕ್ ಇದೆ.

ಮೆನ್ ರೋಡ್ ಬಿದರು ಸೆಟರ್ ಇದೆ.

ಇಲ್ಲಿ ಅ ಎರಡ್ಮೂರು ಬೈಕ್ ನಿಂತಿವೆ.

ಇದು ಒಂದು ಮಜ್ಜಿದ ಇದೆ ಈ ಮಜ್ಜಿದಲ್ಲಿ--

ಕರಿ ಹಣ್ಣುಗಳು ಸಿಗುತ್ತವೆ ಮೊಬೈಲ್ ನಂಬರ್ ಇದೆ.

ಇಲ್ಲಿ ಬೇವಿನ ಮರ ಇದೆ ಇಂಗ್ಲಿಷ್ ನಲ್ ಬರ್ದಿದಿದೆ.

ಚಿಡ್ಯಾ ಗಳಿವೆ ಸೋನಾಲಿಕ ಅಂತ ಬರೆದಿಂದಿದೆ.

ಇನ್ನೊಬ್ಬಕಿ ಆಂಟಿ ಏನೋ ಮಾಡ್ತಿದ್ದಾಳೆ ಡಬ್ಬಿಗಳಿವೆ.

ಮತ್ತು ಈ ಕಡೆ ಬೈಕ್ ಹತ್ರ ಒಬ್ಬರು ನಿಂತಿದಾರೆ.

ಆಕಡು ಅರ್ಧ ಭಾಗ ಅಕ್ಲು ಕಾಣುಸ್ತಾ ಇದೆ ಗೇಟ್ ತೆರೆದಿಂದಿದೆ.

ಇದು ಒಂದು ಕಟಿಂಗ್ ಶಾಪ್ ಇದೆ.

ನೀರಿದೆ ಸೋಪ್ ಇದೆ ಟವೆಲ್ ಇದೆ ದಸ್ತಿ ಇದೆ.

ಇಲ್ಲಿ ಅಮುಲ್ ಐಸ್ ಕ್ರೀಮ್ ಇರುತವೇ.

ಕಿರಾಣಿ ಇದೆ ಸಕ್ರಿ ಇದೆ ಪತ್ತಿ ಇದೆ ಕೌಂಟರ್ ಬಲ ಒಬ್ರು ಕುಂತಿದಾರೆ ಇಬ್ರೂ ನಿಂತಿದ್ದಾರೆ.

ನೀರಿನಲ್ಲಿ ಇಲ್ಲಿ ಹಚ್ಚಲ್ ಕಲರ್ ಬೋಟ್ ಇದೆ.